ಮತ್ತೆ ಸಂಜೆ ಹೋಗುವಾಗ್ಲೂ ಅಷ್ಟೇ full rush ಆಗ್ತದಲ್ಲ.

College student ಎಲ್ಲ ಒಟ್ಟಿಗೆ ಹೋಗುವಾಗ

ಅವರು extra extra bus ಹಾಕಿದ್ರೆ ಒಳ್ಳೆದಿರ್ತಿತ್ತು ಅಂದ್ರೆ. ಈಗ ನಮಗೂ ಅಂದ್ರೆ ಇದು ಸುಲಭ ಆಗ್ತದೆ ಸ್ವಲ್ಪ ಆರಾಮಾಗುತ್ತೆ like ಕೂತ್ಕೊಂಡಲ್ಲ ಹೋಗಬೋದು. ಹೌದು ಹಾಗಾದ್ರೆ ತೊಂದರೆ ಇರುದಿಲ್ಲ.

ಅದೇ ಸರಿ ಇನ್ನೆಂತ? ಇದು ಒಳ್ಳೆದಾಯ್ತು ಪರಿಚಯ ಆದದ್ದು ಇನ್ನೊಮ್ಮೆ ಸಿಗುವ ಅಂತ. ಹಾ ಸರಿ ಆಯ್ತು ಹಾಗಾದ್ರೆ. ಆಯ್ತು ಸರಿ, ಇನ್ನೊಮ್ಮೆ ಮಾಡ್ತೇನೆ. bye

ಹಾ ನಾನ್ ಚೆನ್ನಾಗಿದ್ದೇನೆ

ಹ ನಂದು ಆಯ್ತು, ನಿಂದು ಆಯ್ತಾ? ಹ ನಂದು ಆಯ್ತು, ಎಂತ ತಿಂಡಿ?

ಹ ನನ್ಗೆ ದೋಸೆ ಮಾಡಿದ್ದಾರೆ, ನಿನ್ಗೆ? ನನ್ಗೆ ಪಲಾವ್ ಮಾಡಿದ್ದಾರೆ.

ಹ ನಮ್ಮ ಮನೆಗೆ ನೆಂಟ್ರು ಬರ್ತರೆ, ನಾನ್ ನಿನ್ಗೆ ಅದಕ್ಕೆ phone ಮಾಡಿದ್ದು ನನ್ಗೆ ಸ್ವಲ್ಪ ಪದಾರ್ಥ ಎಲ್ಲ ಮಾಡ್ಲಿಕ್ಕೆ ಬರುದಿಲ್ಲ, ನಿನ್ನತ್ರ ಕೇಳುವ ಅಂತ phone ಮಾಡಿದ್ದು ನಾನು.

ಪದಾರ್ಥ ಮಾಡ್ಲಿಕ್ಕೆಲ್ಲ? ಯಾವುದು non-veg item ಆ veg item ಆ ನಿನ್ಗೆ?

ಹಾ ಆಗ್ಬೋದು, ಹೇಳ್ತಿಯ ನಾನು ಒಂದು ಸ್ವಲ್ಪ ಬರ್ಕೊಳ್ತೇನೆ.

ಹ, ಕೊತ್ತಂಬರಿ ಉಂಟಲ್ಲ ಅದು ತಗೋ.

ಸ್ವಲ್ಪ ಕೊತ್ತಂಬರಿ, ಮತ್ತೆ ಸ್ವಲ್ಪ ಜೀರಿಗೆ.

ಇದು ನಿನ್ಗೆ ಸುಕ್ಕಕ್ಕೆ ಆಯ್ತಾ. ಹ ಹೌದಾ ಆಯ್ತು. ಹೌದು ಮತ್ತೆ ಸ್ವಲ್ಪ ಚೆಕ್ಕೆ ತಗೋ.

ಅದನ್ನು ಹ mixie ಗೆ ಹಾಕಿ.

grind ಮಾಡ್ಕೋ, ಪುಡಿ ಮಾಡ್ಕೋ ಆದ್ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ, ಕೋಳಿ.

ಅದನ್ನು ಬೇಯಿಸ್ಕೊ ಮೊದ್ಲು, ಮತ್ತೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಬೆಯ್ಲಿಕ್ಕೆ ಬಿಡು ಅದು ಚೆನ್ನಾಗಿ ಬೇಯ್ಬೇಕಯ್ತಾ.

ಆಮೇಲೆ ನೀನು ಪುಡಿ ಮಾಡ್~ ಮಾಡಿಟ್ಕೊಂಡಿದ್ದೀಯಲ್ಲ.

ಆಮೇಲೆ ಸ್ವಲ್ಪ ತೆಂಗಿನ ತುರಿಸ ಹಾಕು ಆಯ್ತಾ.

ಹ ಪರಿಮಳ ಒಳ್ಳೆ ಬರ್ತದೆ.

ಅದು ನಮ್ಮ ಮನೆಗೆ, ನೆಂಟರು ಬರ್ತಾರೆ ಅವರು ತುಂಬ ದಿನ ಆಯ್ತು ಬರದೆ.

ಅದಕ್ಕೆ ನಾನು ಕೋಳಿ ಮಾಡುವ ಅಂತ ಇದ್ದೇನೆ. ಹ ಇದು ಮಾಡು ಒಳ್ಳೆದಾಗ್ತದೆ.

ಹ ಆಯ್ತು, ನಿನ್ಗೆ ಬೇರೆ ಎಲ್ಲ ತಿಂಡಿ ಎಲ್ಲ ಬರ್ತದಾ?

ನನ್ಗೆ ಬಿರ್ಯಾನಿ ಮಾಡ್ತೇನೆ, ಪಲಾವ್.

ಕೋಳಿ item ಅದ್ದೆಲ್ಲ ಮಾಡ್ತೇನೆ. ಹೌದಾ ಬಿರಿಯಾನಿ ಹೇಗೆ ಮಾಡುದು?

ಬಿರಿಯಾನಿ ಮಾಡ್ತೇನೆ ಎಂತಾ, ಹೇಳಿ ಕೊಡ್ಬೇಕಾ?

ಹ okay , ಮೊದ್ಲಿಗೆ ನೀನು ಅದಕ್ಕೆ gravy ಮಾಡ್ಕೋ.

ಬಿರಿಯಾನಿ ಮಾಡ್ಲಿಕ್ಕೆ, same item ಹಾಕ್ಲಿಕ್ಕೆ ಆಯ್ತಾ, ಕೋಳಿ ಎಲ್ಲ, ಮೊದ್ಲು ಹೇಗೆ ಮಾಡ್ತಿಯಾ ಸುಕ್ಕ ಹೇಗೆ ಮಾಡ್ತಿಯಾ ಹಾಗೇನೆ ಮಾಡ್ಲಿಕ್ಕೆ.

ಇದಕ್ಕೆ ಅ ಹಸಿ ಮೆಣಸು ಉಂಟಲ್ಲ.

ಅದು, ಮತ್ತೆ ಕೊತ್ತಂಬರಿ, ಸೊಪ್ಪು.

ಹಾಕಿ mixie ಅಲ್ಲಿ ರುಬ್ಬಿಕೊ ಆಯ್ತಾ.

Paste ಮಾಡ್ಕೋ, ಆದ್ಮೇಲೆ ಅದಕ್ಕೆ ನೀನು ಕೋಳಿ ಎಲ್ಲ ಬೆಯ್ಲಿಕ್ಕೆ ಇಟ್ಟಿದ್ಯಲ್ಲ.

ಅದಕ್ಕೆ ಸೇರಿಸಿ, ಅದನ್ನು ಕುದಿಲಿಕ್ಕೆ ಬಿಡು.

ಕುದಿದ ಮೇಲೆ ಬಾಸ್ಮತಿ rice ಉಂಟಲ್ಲ.

ಅದನ್ನು ಬೆಯ್ಲಿಕ್ಕೆ ಇಟ್ಟು, ಅದು ಬೆಂದ ಮೇಲೆ ಅದಕ್ಕೆ ಹಾಕಿ.

ಅಷ್ಟೆ simple ಆ, easy ಉಂಟು.

ಎಲ್ಲರಿಗೂ ನಮಸ್ಕಾರಗಳು. ನಾನು ಈಗ ದೀಪಾವಳಿ ಹಬ್ಬದ ಬಗ್ಗೆ ಮಾತನಾಡಲು ಇಚ್ಚಿಸುತ್ತೇನೆ. ದೀಪಾವಳಿ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಒಂದು ಹಿಂದುಗಳ ಹಬ್ಬ ಅಲ್ವಾ. ಪ್ರಪಂಚದಾದ್ಯಂತ ಹಿಂದುಗಳು ಈ ಹಬ್ಬವನ್ನು ಆಚರಿಸ್ತಾರೆ. ದೀಪಾವಳಿಯನ್ನು ನಾವು ತುಂಬಾ ಸಂತೋಷ ಮತ್ತು ಉಲ್ಲಾಸದಿಂದ ಆಚರಿಸ್ತೇವೆ. ನಮ್ಮ ಮನೇಲಿ ಅಂತೂ ಈ ಹಬ್ಬವನ್ನು ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ, ನಮ್ಮ ಮನೆಯಲ್ಲಿ ಅಂತಲ್ಲ ಎಲ್ಲರ ಮನೆಯಲ್ಲಿಸಾ ಆಚರಿಸ್ತಾರೆ. ಆದ್ರೆ ನಾವು ಈ ಹಬ್ಬವನ್ನು ಬೇರೆ ಎಲ್ಲ ಹಬ್ಬಕ್ಕಿಂತ ತುಂಬಾ ಸಂಭ್ರಮದಿಂದ ಆಚರಿಸ್ತೇವೆ. ಹಿಂದೂ ಪುರಾಣಗಳ ಪ್ರಕಾರ ರಾಕ್ಷಸ ರಾಜ ರಾವಣನನ್ನು ಕೊಂದ ನಂತರ ರಾಮನು ಈ ದಿನ ಅಯೋಧ್ಯೆಗೆ ಮರಳುತ್ತಾನೆ. ತಮ್ಮ ರಾಜನ ಆಗಮನದ ನಂತರ ಅಯೋಧ್ಯೆಯ ನಿವಾಸಿಗಳು ಈ ಸಂದರ್ಭವನ್ನು ಆಚರಿಸಲು ಬೀದಿಗಳು ಮತ್ತು ಮನೆಗಳನ್ನು ಎಣ್ಣೆ ದೀಪಗಳಿಂದ ಬೆಳಗಿಸಿದರು. ಅಂದಿನಿಂದ ಹಿಂದುಗಳು ಹಬ್ಬವನ್ನು ಆಚರಿಸುವ ಮೂಲಕ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಅವರು ಮತ್ತೆ ಹಿಂದೂಗಳೆಲ್ಲ ದೀಪಾವಳಿ ಅಂತ ಆಚರಿಸ್ಲಿಕ್ಕೆ ಆ ದಿನವನ್ನು ಶುರು ಮಾಡ್ತಾರೆ ಮತ್ತ್ ದೀಪಾವಳಿ ಅಂತ ಆಚರಿಸ್ತಾ ಇರ್ತಾರೆ ಈ ಈಗಸ ಆಚರಿಸ್ತಾ ಇದ್ದಾರೆ ಎಲ್ಲ ಹಿಂದುಗಳು. ಈ ದಿವ್ಸ ನಾವು ಎಲ್ಲರೂ ಕೂಡ ಹೊಸ ಬಟ್ಟೆ ಧರಿಸ್ತೇವೆ. ಎಲ್ಲರ್ಸ ನಾವು ಹೊಸ ಬಟ್ಟೆ ಧರಿಸ್ತೇವೆ ಮತ್ತೆ ಮನೆಯಲ್ಲಿ ಬಗೆ ಬಗೆಯ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ. ಹಿ~ ಈ ಹಬ್ಬವನ್ನು ನಾವು ಮೂರೂ ದಿನ ಆಚರಿಸ್ತೇವೆ. ಗೋಪೂಜೆ, ತುಳಸಿ ಪೂಜೆ, ಹಾಗೆಲ್ಲ ಮಾಡ್ತೇವೆ. ತುಳಸಿ ಪೂಜೆಯವತ್ತು ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ತುಳಸೀಕಟ್ಟೆಯನ್ನೆಲ್ಲ ಚಂದ ಮಾಡಿ ತೊಳಿತೇವೆ. ಮತ್ತೆ ತೋಳ್ದು ಅದಕ್ಕೆ paint ಎಲ್ಲಾ ಇದ್ರೆ ಹಾಕ್ತೇವೆ ಮತ್ತೆ ಹಾಗೆ ಚಂದ ಮಾಡ್ತೇವೆ ತುಳಸಿಯನ್ನೆಲ್ಲ. ಮತ್ತೆ ಅದಕ್ಕೆ ಚಂದ ಮಾಡಿ ಮನೆಯ ತರ ಕಟ್ತೇವೆ ಅದರ ಸುತ್ತಲೂ ಕೂಡ ಮತ್ತೆ ಅದೇ ಹೂವೆಲ್ಲ ಹಾಕಿ ಚೆಂದ ಮಾಡ್ತೇವೆ ಮತ್ತೆ ಸಂಜೆ ಪೂಜೆ ಎಲ್ಲ ಮಾಡ್ತಾರೆ ಅದಕ್ಕೆ ತುಳಸಿಗೆ ನಮ್ಮ ಮನೆಯಲ್ಲಿ ಆ ಪೂಜೆಯನ್ನು ಅಜ್ಜ ಮಾಡ್ತಾರೆ. ಮತ್ತೆ ಹಾಗೆ ತುಂಬಾ ಇರ್ತದೆ ಚೆಂದ ಗೌಜ್ ಇರ್ತದೆ ಅದೆಲ್ಲ. ಮತ್ತೆ ಸಂಜೆ ಎಲ್ಲ ಪಟಾಕಿ ಎಲ್ಲ ಬಿಡ್ತೇವೆ. ಇಡೀ ಮನೆಯನ್ನು ದೀಪದಿಂದಲೇ ಮುಳಿಗಿಸ್ತೇವೆ ಎಣ್ಣೆ ಎಲ್ಲಾ ಹಾಕಿ ಚೆಂದ ಮಾಡಿ ಅದು ತುಂಬಾ ಹೊತ್ತು ಉರಿತಾ ಇರ್ತದೆ. ಎಲ್ಲ ಅವತ್ತೆಲ್ಲ ನಮ್ಗೆ light ಎಲ್ಲ ಬೇಕಂತನೇ ಇಲ್ಲ ಆ ದೀಪವೇ ಸಾಕಾಗ್ತದೆ ಅಲ್ಲ. ಮತ್ತೆ ಮರುದಿನ next ನಾವು ಇದು ತುಳಸಿ ಪೂಜೆ ಆದ್ಮೇಲೆ ಗೋಪೂಜೆ ಅಂತ ಮಾಡ್ತೇವೆ. ದನವನ್ನೆಲ್ಲಾ ಚಂದ ಮಾಡಿ ತೊಳಿತೇವೆ ಮತ್ತೆ ಅದಕ್ಕೆ ಕುಂಕುಮ ಎಲ್ಲ ಹಾಕಿ ಮತ್ತೆ ಹೂ ಎಲ್ಲ ಹಾಕ್ತೇವೆ ಚೆಂ~ ಆ ಹೂವಿನ ಮಾಲೆ ಎಲ್ಲ ಹಾಕ್ತೇವೆ. ಮತ್ತೆ ದನಕ್ಕೆ ನಾವು ತಿಂಡಿ ಎಲ್ಲ ಕೊಡ್ತೇವೆ ಆವತ್ತು ನಮ್ಮ ಮನೆಯಲ್ಲಿ ಗಟ್ಟಿ ಎಲ್ಲಾ ಮಾಡಿಡ್ತಾರೆ, ಸಿಹಿ ತಿಂಡಿ ಎಲ್ಲ ಮಾಡಿಡ್ತಾರೆ ಅಲಾ ಆ ತಿಂಡಿಯನ್ನೆಲ್ಲ ನಾವು ಕೊಡ್ತೇವೆ ದನಕ್ಕೆ ಮತ್ತೆ ಆವತ್ ಕೂಡ ಎಲ್ಲ ಪಟಾಕಿ ಎಲ್ಲ ಬಿಡ್ತೇವೆ. ಆವತ್ತುಸ ಚಂದ ಸಂತೋಷದಿಂದ ಎಲ್ಲ್ರರ್ಸ ಮನೆಗೆ ನೆಂಟರೆಲ್ಲ ಬಂದಿರ್ತಾರಲ್ಲ ಎಲ್ಲ ಒಟ್ಟಿಗೆ ಸೇರಿ ಪಟಾಕಿ ಎಲ್ಲ ಬಿಡ್ತೇವೆ. ಅವತ್ತು ತುಂಬಾ ಸಂತೋಷ ಆಗ್ತದೆ ಎಲ್ಲರ್ಸ ಇರ್ತೇವೆ ಅಲ್ಲ ಒಟ್ಟಿಗೆ ಅಂತೇಳಿ. ಮತ್ತೆ ನಾವು ಮತ್ತೆ ಮರುದಿನ ಎಂತ ಅಷ್ಟು ಇರುದಿಲ್ಲ ನಮ್ಮ ಮನೆಯಲ್ಲಿ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಿ ದೀಪೋತ್ಸವ ಅಂತ ಇರ್ತದೆ ಅಲ್ಲಿಯೇ ನಾವು ಆವತ್ತು ದೀಪ ಎಲ್ಲ ಇಡ್ತೇವೆ ಮನೆಯಲ್ಲಿಸಾ ಇಡ್ತೇವೆ ಮನೆಯಲ್ಲಿ ಅಷ್ಟು ಇಡುದಿಲ್ಲ ಮನೆಯಲ್ಲಿ ಒಂದು ಒಂದು ಹತ್ತು ಅಷ್ಟು ಹಾಗೆ ದೀಪಾವಳಿ ಇದು ಗೋಪೂಜೆ ಆವತ್ತೆಲ್ಲಾ ಇಡುವಷ್ಟು ಇಡುದಿಲ್ಲ ಸ್ವಲ್ಪ ಇಡ್ತೇವೆ ದೀಪ ಎಲ್ಲ. ನಾವು ಆವತ್ತೆಲ್ಲಾ ದೇವಸ್ಥಾನದಲ್ಲೇ ಆಚರಿಸುದು ಮನೆಯಲ್ಲಿ ಎಲ್ಲರ್ಸ ಹೋಗ್ತೇವೆ ದೇವಸ್ಥಾನಕ್ಕೆ. ಮತ್ತೆ ಇದು ದೀಪ ಎಲ್ಲ ಇಟ್ಟು ದೇವಸ್ಥಾನದಲ್ಲಿ ಗೂ~ ಮತ್ತೆ ಅಲ್ಲಿ ಒಂದು ಗೂಡುದೀಪ ಸ್ಪರ್ಧೆ ಅಂತ ಇರ್ತದೆ. ನಾವೂಸ ತಕೊಂಡ್ ಹೋಗ್ತೇವೆ ಗೂಡುದೀಪ ಚೆಂದ ಆಗ್ತದೆ ಅದೆಲ್ಲ ಗಮ್ಮತ್ ಆಗ್ತದೆ ಮತ್ತೆ ಅಲ್ಲಿ prize ಎಲ್ಲ ಕೊಡುವಾಗ ಕಾಯುದೆಲ್ಲ ಗಮ್ಮತ್ ಆಗ್ತದೆ ಸಿಕ್ಕಿದೆ ನಂಮ್ಗೇಸ ಕೆಲವು. ಮತ್ತೆ ಅದೇ ದೀಪಾವಳಿ ಬಗ್ಗೆ ಅಷ್ಟ್ ಎಂಥ ಹೇಳ್ಬೇಕ್ ಅಂತ ಏನ್ ಇಲ್ಲ ಅಲ್ಲ ಎಲ್ಲರಿಗೆಸ ಗೊತ್ತಿರ್ತದೆ ಎಲ್ಲರ್ಸ ಆಚರಿಸ್ತೇವೆ ಧನ್ಯವಾದ.

ನಾನು ಹೀಗೆ ಸ್ವಲ್ಪ ಹೊರಗಡೆ ಬಂದಿದ್ದು ಮಾರಯಾ. ನೀ ಎಲ್ಲಿದ್ದಿ ಎಂತ ವಿಷಯ? ಆ ನಾನು ಸ್ವಲ್ಪ ಮನೆಯಲ್ಲಿ ಇದ್ದೆ ಈಗ.

ಹಾ, ನಾ ಆರಾಮ್ ಇದ್ದೆ. ಮತ್ತೆ ಊಟ ಆಯ್ತಾ? ಊಟ ಆಗ್ಲಿಲ್ಲ ಮಾರಾಯ, ಇನ್ನು ಮಾಡ್ಬೇಕು ನಾನು ಅದೇ ಸ್ವಲ್ಪ ಹೊರಗೆ ಬಂದಿದ್ದೆ.

ಹಾ ನಂದ್ ಆಯ್ತ್,

ಹಾ ಆರಾಮ್ ಇದ್ದಾರೆ ಮಾರಯಾ, ನಿಮ್ಮ್ ಮನೇಲಿ? ಹಾ ನಮ್ ಮನೆಯಲ್ಲಿ ಎಲ್ಲಾ ಅರಾಮ್ ಇದ್ದಾರೆ. ಕೇಳ್ದೆ ಅಂತ ಹೇಳು ಆಯ್ತಾ? ಆಯ್ತ್ ಆಯ್ತ್ ಆಯ್ತ್ ಮತ್ತೆ ವಿಶೇಷ? ವಿಶೇಷ ಎಂತ ಇಲ್ಲಾ ಎಂತಾ, ನಾಡ್ದು ಎಂತದೊ ಅಜಿತ್ ಇದು birthday ಅಂತ ಅಲ್ಲ. ಹೌದು ನಾ phone ಮಾಡಿದ್ನಾ ನಿಂಗೆ? ನಂಗೆ ಮೊನ್ನೆ ಹೇಳಿದ ಮಾರೆ. ನಂಗೆ ಅದು ಸ್ವಲ್ಪ ಕೆಲ್ಸದಲ್ಲಿದ್ದೆ, ನಾನು ಸ್ವಲ್ಪ ಇದು ಇದ್ದೆ. ಅಲ್ಲಾ ಹಾಗೆ ಅವನದು ಹುಟ್ಟು ಹಬ್ಬ ಅಂತೆ. ಗಮ್ಮತ್ ಉಂಟು ಹೇಳ್ತಿದ್ದ. ಹೌದೌದು ಅದೇ ಎಂತ ಮಾಡ್ವ ಎಂತಾದ್ರೂ ಮಾಡ್ವ ಮಾರಯಾ ಈ ಸತಿ ಒಂದು. ಈ ಸತಿ ಒಂದು ಸ್ವಲ್ಪ different ಆಗಿ ಮಾಡ್ವಾನ ಹೇಗೆ? ಅದೇ ಸ್ವಲ್ಪ ಬೇರೆ ತರ ಮಾಡಿ ಸ್ವಲ್ಪ ಗಮ್ಮತ್ ಮಾಡ್ವಾ ಅಂದ್ರೆ ಎಲ್ರಿಗೂ ಒಂದು ಒಂದು ಇಷ್ಟು ವರ್ಷ ನೆನ್ಪಿರ್ಬೇಕು ಆತರ ಎಂತಾದ್ರು.